ನಿಮ್ಮ ಮನೆಯ ಮುಂದೆ ಕ್ಲೀನಾಗಿ ಇಟ್ಟುಕೊಳ್ಳಬೇಕು ಇಲ್ಲದಿದ್ದರೆ --

ಹಾಗೂ ಎಲ್ಲ ಮುಂತಾದವುಗಳ ಐಟಮ್ಗಳು ಇಲ್ಲಿ ಸಿಗುತ್ತದೆ ಹಾಗೂ ಕಮ್ಮಿ ಹಣದಲ್ಲಿ ಸಿಗುತ್ತದೆ.

ಯಹು ಆಆ ಪೇಪರನಿಂದ ಏನಾನಾಗೆ ಏನೇನಾದರೂ ಮಾಡಬಹುದೆಂದು ಮಕ್ಕಳಿಗೆ ಕ್ಲೇಸಲು ಕೊಡಿ .